ಹೌದೌದ್ ಇದ್ Oneplus ಛಲೋ ಐತಲ್ mobile use ಮಾಡಬೋದ್ ಇದನ್. ಛಲೋ ಐತ್ರೀ ಹ್ಮ್‌ ಮೂರ್ನಾಲ್ಕ್ ವರ್ಷ್ ಆರಾಮ್ use ಮಾಡಬೋದ್ರಿ.

ಹಂಗ್ use ಮಾಡಿದ್ರ ಒಂದ್ ಐದ್ ವರ್ಷ್ ಬರ್ತೇತ್ರಿ ಅರಾಮ್. ಐದ್ ವರ್ಷ್ ಅಷ್ಟ ಬಂದ್ರ್ ಸಾಕಲಾ ಮತ್ ಈಗ ಹೆಂಗಾದ್ರೂ ನಾವೀಗ Vivo mobile twenty thousand ಇವ್ಕ್ ಈಗ .

ಆವೇನ್ ಎರಡ್ ವರ್ಷ್ ಅಂದ್ರ್ ಮತ್ ಇದ್ Oneplus ಐದ್ ವರ್ಷ್ ಅಂದ್ರ್ ಛಲೋನಲಾ ಮತ್.

ಮತ್ತೇನಿಲ್ಲ ನೋಡ್ರಿ ಆದ್ phone ನಿಂದ್ ಕೆಲಸ ಇತ್ರ್ಯಾ.

ಅದಕ್ ಹೌದ್ ನಾನೂ phone ಬಗ್ಗೇನ್ ಕೇಳಬೇಕಂತನ್, ಈಗ ಅದ್ಕ ಹಚ್ಚಿ ಮಾತಾಡತೇನೂ.

ಒಟ್ phone ಒಂದ್ ಯಾವ್ದ್ Oneplus ಅಂತೂ ಯೋಚ್ನೆ ಮಾಡಿದಿಲ್ಲ ಬಿಡ್ ನಾ.

ಏನಿಲ್ಲಾ ನೋಡಿ ಅಣ್ಣಾ ಅ ಸುಮ್ನೆ ಮನ್ಯಾಗ್ ಕೂತಿದೀನಿ ಅಣ್ಣಾ. ನೀವ್ ಚೆನ್ನಾಗಿದೀರಾ?

ಹ್ಮ್ .

ಹಾ ನಾಷ್ಟಾ ಅದು ಆಯಿತಣ್ಣ. ನಿಮ್ದ್ ಆಯಿತ?

ಹಾ ಹೋಳಿ ಹಬ್ಬ ಚೆನ್ನಾಗಾಯಿತಣ್ಣ. grand ಆಯ್ತು.

ಹಾ ಬಣ್ಣ ಬಾಳ ಆಡಿದ್ವಿ ಅಣ್ಣ ಎಲ್ಲರು ಮಕ್ಕ್ಳು ನಾವೂ ಎಲ್ಲ

ಎಷ್ಟ್ ನೋಡಿ ಒಂದ್ ಹತ್ತ್ ಹದಿನೈದ್ packet ಆಗಿದ್ವು.

ಆದಲ್ಲಾ timing ಎಷ್ಟರ ಮಟಾ ಆಡಿದ್ರಿ ಅನ್ನಿ?

ನಮ್ಮ್ ಕಡೆ ಹನ್ನೆರಡ್ ಗಂಟೆ last ಒಂದ್ ಗಂಟೆ last .

ಮತ್ತ್ ಊಟ ಯಾವಾಗ್ ಮಾಡಿದ್ರಿ, ಮತ್ತ್ ಬಣ್ಣ ಯಾವಾಗ್ ಆಡಿದ್ರಿ? ಏನ್ ಅಣ್ಣ ಊಟ ನಾವ್ ಹಾಕಿದೇವ್ ಮಕ್ಕಳಿಗೆ.

ಆದಲ್ಲಾ, ಊಟ ಯಾವಾಗ್ ಮಾಡಿದ್ರಿ, ಅಡ್ಗಿ ಯಾವಾಗ್ ಮಾಡಿದ್ರಿ? ಬಣ್ಣ ಐದರ ಮಟಾ ಆಡಿರಿ ಅನ್ನಾತಿರಿ. ಸ್ವಲ್ಪ್ ಬೆಳಿಗ್ಗೆ late ಮಾಡಿ ಆಡಿದ್ವಿ ಅಣ್ಣ.

ಹ್ಮ್ ಜಲ್ದಿ ಆಡಿಲ್ಲಾ ಸ್ವಲ್ಪ late ಮಾಡಿ ಆಡಿದ್ವಿ.

ಹ ಊಟ ಮಾಡಿದ್ವಿ ಸ್ವಲ್ಪ late ಮಾಡಿ ಇದು late ಮಾಡಿ ಬಣ್ಣ ಆಡಿ ಮತ್ತೆ ಊಟ ಮಾಡಿದ್ವಿ.

ಬೆಳಿಗ್ಗೆ ನೋಡಿ ಅಣ್ಣ ಹತ್ತುವರಿಯಿಂದ ಆಡಿವಿ.

ನಮ್ಮ್ ಕಡೆ ಎಂಟ್ ಗಂಟೆಕ್ start ಹನ್ನೆಡ ಗಂಟೆಕ್ ಮುಗಿತೇತಿ. ಎಂಟ್ ಗಂಟೆಕ್ ಅದನ್ನ ಮತ್ತೆ starting ಮಾಡಿದರೆ.

ಅದ್ರ್ ನಾವ್ ಹಂಗ ಆಡಕ್ ಆಗಲ್ಲಾ ಅಲ್ವಾ ಎಲ್ಲ ಅಡಗಿ ಎಲ್ಲ ಮಾಡ್ಬೇಕು ಅಲ್ವಾ

ಹ್ಮ್ ಮಕ್ಳ ಎಂಟ್ ಗಂಟೆಯಿಂದ ಮಕ್ಳ ಆಡಿದಾರ ಅಷ್ಟೇ.

ಹ್ಮ್ ಅದೇ grand ಆಗಿ ಮಕ್ಳಳೆಲ್ಲಾ ಚೆನ್ನಾಗೆ ಮಾಡಿದಾರೆ.

ಹ್ಮ್ ಅದ್ರಾಗ ನೀವು ಆಡಿಬಿಟ್ರಿ?

ಅದ್ರಲ್ಲ್ ನಾವು शामिल ಆದೇವಣ್ಣ ಆಮೇಲೆ.

ಹ್ಮ್ ಹೌದಣ್ಣಾ.

ಮತ್ತೇನಿಲ್ಲ ನೋಡಿ ಅಣ್ಣ ನೀವು ಎಲ್ಲಾ ಚೆನ್ನಾಗಿದೀರಾ? ನಿಮ್ಮ್ ಮನೇಲಿ ಹೆಂಗ್ ಆಡಿದ್ರಿ ಅಣ್ಣಾ ಹೋಳಿ?

ಆಡ್ತರ ಜಾಸ್ತಿ ಆಡುದಿಲ್ಲ ಯಾರ್ ಹಿಂಗ್ interest ಸ್ವಲ್ಪ್ ಕಡ್ಮಿ ಆಗೇತಿಗ.

ಹ್ಮ್ ಹೌದನ ನಮ್ಮಲ್ಲಿ ಇಲ್ಲ್ ನೋಡಣ್ಣಾ, ಎಲ್ಲಾ ಅದೇ ಥರಾನೇ ಐತೆ.

ಜಾಸ್ತಿ ಬಣ್ಣ ಆಡುದಂದ್ರೆ ಒಂಥರಾ ಖುಷಿ.

ಇಲ್ಲಿ ಕಡ್ಮಿ ಸ್ವಲ್ಪ ಹುಡಗುರ್ ಬಾಳ್ ಆಡ್ತಾರೆ.

ಹ ಗುಲ್ಬರ್ಗಾಕೆ ಚೆನ್ನಾಗಿ ಆಡ್ತಾರೆ.

ಹ ಹುಡಗೋರ್ ಬಾಳ ಜಾಸ್ತಿ ಆಡ್ತಾರೆ ಬಣ್ಣ.

ಆ ಕಾರಂಜಿ ಅದು ಹಚ್ಚಿ ನೀರ್ ಬೀಳ್ತೆತ್ಲಾ ಮ್ಯಾಲಿಂದ.

ನಮ್ಮ್ ಹುಡಗೋರ್ full ಕಾರಂಜಿ ಆಯ್ತ್. ಅದೇನಂತಾರಣ್ಣಾ bottle ದಾಗ ಬಣ್ಣ ಹಾಕದು.

ಕಾರಂಜಿನ bottle ನ್ಯಾಗ್ ಬಣ್ಣ ಹಾಕಿನ ಮೈಮ್ಯಾಲ್ ಸುರಿಯೋದು.

ಅದೇ ಅಣ್ಣ late ಮಾಡಿ ಮಾಡಿದೀನಿ ಅಂತಾ ಹೇಳಿದೆ ಅಲ್ವಾ.

ನಮ್ಮಲ್ಲಿ ಅವತ್ನ್ ಮಾಡ್ತಾರಣ್ಣಾ. ಯಾಕಂದ್ರೆ ನಮ್ಮಲ್ಲಿ ದೇವರ ನೈವೇದ್ಯ ಅದೆಲ್ಲಾ ಇರತ್ತೆ ಅಲ್ವಾ ಪೂಜಾ ಅದೆಲ್ಲಾ.

ಹ್ಮ್ ನಮ್ಮಲ್ಲೂ ಒಂದಿವ್ಸ್ ಮುಂಚಿನೆ ಅಣ್ಣ ಅವತ್ತೇ.

ಹ್ಮ್ ಹಬ್ಬದ್ ಎರಡೇರ್ಡ್ ದಿನಾ ಅವಾಗ್ ಆಡ್ತಿದ್ರು. ಇವಾಗೆಲ್ಲಿ ಎಷ್ಟೊಂದ್ ಕಮ್ಮಿ ಆಗಿದೆ ಅಲ್ವಾ?

ಹ್ಮ್ ಒಂದ್ ಕಡೆ ಐದ್ ದಿವ್ಸ ಇರ್ತೇತಿ. ಒಂದ್ ಕಡೆ ಬಹಳ ದಿವ್ಸ್ ಇರ್ತೇತಿ. ಆಮೇಲೆ ಒಂದ್ ಕಡೆ ಮೂರ್ ದಿವ್ಸ ಇರ್ತೇತಿ.

ಹ್ಮ್ ಆಮೇಲ್ ಒಂದ್ ಊರಾಗ ಐದ್ ದಿವಸ ಇರ್ತೇತಿ. ಒಂದ್ ದಿವ್ಸ ಒಂದ್ ಊರಾಗ ಎರಡ್ ದಿವ್ಸ ಇರ್ತೇತಿ.